ಇದು ಒಂದು ಪ್ರಾವಿಷನ್ ಸ್ಟೋರ್ ಇದರ ಹೆಸರು ಬಂದ್ಬಿಟ್ಟು ಶ್ರೀ ಕೃಷ್ಣ ಪ್ರಾವಿಷನ್ ಸ್ಟೋರ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಚಾಕಲೇಟ್ಸ್ ಆಹಾ.

ಈ ಚಿತ್ರದಲ್ಲಿ ಒಂದು ದೇವಿಯ ಚಿತ್ರವನ್ನು ನೋಡುತ್ತಿದ್ದೇವೆ. ತುಂಬಾ ಅಲಂಕಾರವಾಗಿ ಸುಂದರವಾಗಿ ಮಾಡಿದ್ದಾರೆ. ತುಂಬಾ ಜನರು ಇಲ್ಲಿ ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ತುಂಬಾ ಚೆನ್ನಾಗಿದೆ.

ತುಂಬಾ ಚೆನ್ನಾಗಿದೆ ಇಲ್ಲಿ ಅರಿಶಿಣ ಭಂಡಾರಕ್ಕೆ ಅವಕಾಶ ಇಲ್ಲ.